ಕೆ ಎ ಸಿಕ್ಸಟೀನ್ ಎಮ್ ಟ್ವೆಂಟಿ ಟ್ವೆಂಟಿಟು ಈನೈಟಿ ಥ್ರೀ ಏನೊ ಬರದಾರು ಆ ಅಲ್ಲಿ ಟವರ್ ಕಮ್ ಕಾಣ್ಸಕ್ ಐತಿಥಿ ಬಿಲ್ಡಿಂಗ್ ಕಾಣ್ಸಕ್ಐತಿತಿ ಒಟ್ಟಾಗ ಮನ್ದಟ್ ಕಾಣ್ಸಕ್ಐತಿತಿ

ಇದರ ಮೇಲ್ ನೀರ್ ಗೊಜ್ - ಗೊಜ್ ತಂಪ್ ನಾಗೇ ಆರಾಮಗೆ ಮಕ್ಕೊಂದ್ ನಿದ್ದೆ ಮಾಡಕ್ ಅತ್ ಐತಿ. ಹಾ ಇವಾ ಗಸ ಗಸ ತೊಳೆದ್ ಅದನ್ನ ಸ್ವಚ್ ಮಾಡಿ--

ಇ-ಇದ ಇದು ಡ್ರೋನ್ನಿಂದ ಫೋಟೋ ತೆಗೆದಾರು ಕಾಡ ಕಾಣಸಕ್ಕ ಅಯ್ತಿ ಗಿಡಗಳ ದೊಡ್ಡ ಗಿಡಗಳ ಕಣಸಕ್ಕ ಹತ್ತೈತಿ.

ಟೇಬಲ್ ಇಟ್ಟಿದ್ದಾರೆ ಸಲ್ಲಾಗಿ ಸೈಡ್ ಆಂಗಲ್ ಮಾಡಿದರೆ ಕುರ್ಚಿ ಇಟ್ಟಿದ್ರ ಟೇಬಲ್ ಮೇಲ್--